ಇಲ್ಲಿ ಹಲವಾರು ಲೈಟ್ ಗಳು ಮತ್ತು ಫ್ಯಾನು ಗಳನ್ನು ಹಾಕಿದ್ದಾರೆ.

ಅದರ ಸುತ್ತಲು ಗಿಡ ಮರಗಳನ್ನು ಕಾಣಬಹುದು.

ಇದರ ಸುತ್ತಮುತ್ತಲು ಗಿಡಗಳಿವೆ ಮತ್ತು ಮರಗಳಿವೆ.

ಅಲ್ಲಿ ಲೈಟಿಂಗ್ಸ್ ಗಳನ್ನು ಕೂಡ ಹಾಕಿದ್ದಾರೆ.

ಇಲ್ಲಿ ಸಾಕಷ್ಟು ಬೈಕ್ ಗಳನ್ನು ನಿಲ್ಲಿಸಿದ್ದಾರೆ.

ಅಲ್ಲಿ ಬೋರ್ಡ ಗಳನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಬ್ಯಾಗ್ಸ್ ಸ್ಲಿಪ್ಪರ್ಸ್ ಗಳನ್ನು ಕೂಡ ಇಟ್ಟಿದ್ದಾರೆ.

ಆ ಕೊಠಡಿಯಲ್ಲಿ ಒಂದು ಟೇಬಲ್ ಮತ್ತೆ ಚೇರ್ ಗಳನ್ನು ಇಟ್ಟಿದ್ದಾರೆ.

ಅಲ್ಲಿ ಒಂದು ಟೇಬಲ್ ಮತ್ತು ಎರಡು ಚೇರ್ ಗಳನ್ನು ಇಟ್ಟಿದ್ದಾರೆ.

ಮತ್ತೆ ಎರಡು ಟೆಂಪೋ ಗಳನ್ನು ಕೂಡ ನಿಲ್ಲಿಸಿದ್ದಾರೆ.

ಆ ಆಸ್ಪತ್ರೆಯ ಹೆಸರು ಫಿಲಾಮಿನಸ್ ಹಾಸ್ಪಿಟಲ್ .

ಅಲ್ಲಿ ಹಲವಾರು ಬೋರ್ಡ್ ಗಳನ್ನು ಕೂಡ ಹಾಕಿದ್ದಾರೆ.

ಅಲ್ಲಿ ಒಂದು ತಕ್ಕಡಿಯನ್ನು ಕೂಡ ಕಾಣಬಹುದು.

ಮತ್ತೆ ಏ_ಸಿ ಯನ್ನು ಕೂಡ ಕಾಣಬಹುದು.

ಆ ಮೈದಾನದಲ್ಲಿ ಸಾಕಷ್ಟು ವಾಹನಗಳು ನಿಲ್ಲಿಸಿದ್ದಾರೆ.